ಪುರುಷರ ಬಟ್ಟೆಗಳು ಇವೆ ಇದು ಒಂದು--

ಈ ಒಂದು ಸ್ಥಳದಲ್ಲಿ ಬಟ್ಟೆಯ ಅಂಗಡಿಯಿದೆ ಇಲ್ಲಿ--

ಇದು ಒಂದು ಮಕ್ಕಳು ಆಟ ಆಡುವ ಸ್ಥಳ ಇದೆ.

ಇಲ್ಲಿ ಶ್ರೀ ನಂದಿ ಟ್ರೇಡರ್ಸ್ ಅಲ್ಟ್ರಾಟೆಕ್ ಸಿಮೆಂಟ್ --

ಇಲ್ಲಿ ಐಸ್ ಕ್ರೀಂ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ.

ಇಲ್ಲಿ ಅನೇಕ ಬಗೆಯ ಪುಸ್ತಕಗಳು ಇವೆ.

ಈ ಶಾಲೆಯ ಎದ್ರುಗಡೆ ಒಂದು ಪ್ರಾಚಾರ್ಯರ ಕೊಠಡಿ ಇದೆ.

ಹಲವು ಚಿಕ್ಕ ಚಿಕ್ಕ ಗಿಡಗಳು ಇವೆ.

ಇದು ಒಂದು ಬಸ್ ಸ್ಟಾಂಡ್ ಇದೆ.

ಟೀಚರ್ ನು ಒಂದು ಬ್ಯಾಗನ್ನ ಹಾಕಿಕೊಂಡಿದ್ದಾರೆ.

ಫ್ಯಾನ್ ಗಳು ಇವೆ ವಿದ್ಯುತ್ ದೀಪಗಳು ಇವೆ.

ಇದು ಒಂದು ಐತಿಹಾಸಿಕ ಸ್ಮಾರಕ ಆಗಿದೆ.